ಇದು ಒಂದು ಕ್ಲೋಸ್ ಅದ ಒಂದು ಇಲಾಖೆ ಎಂದು ಬೋರ್ಡ್ ಅನ್ನು ಹಾಕಲಾಗುತ್ತದೆ. ಇಲ್ಲಿ ಎಲ್ಲಾ ತರಹದ ಚಿತ್ರಗಳು ನಾವು ಕಾಣುತ್ತೇವೆ. ಹಾಗೆ ಸುತ್ತ ಮುಟ್ಟಲು ಕೂಡ ಕಬ್ಬಿನಾಡು ಒಂದು--

ಬೋರ್ಡ್ಗಳನ್ನೂ ಬೋರ್ಡ್ ಅನ್ನು ಹಾಕಲಾಗಿ ಇರುತ್ತದೆ --

ಒಂದು ಕಾಫಿ ಒಂದು ಟೀ ಕಾಫಿ ಆಹ್ಹ್ ಕಾಫಿ ಕಬ್ಬಿಣದ ಚೆರ್ .

ಇಲ್ಲಿ ವ್ಯಕ್ತಿಗಳು ಚಕ್ರದಮೇಲೆ ಇಟ್ಟುಕೊಂಡು ಹೋಗುವುದನ್ನು

ಎನ್ನಲಾಗಿದೆ ರೋಡು ಎನ್ನಲಾಗಿದೆ ಹಾಗೆ ಸುತ್ತಮುತ್ತಲೂ ಚೇರುಗಳು ಇಟ್ಟುಕೊಂಡು ಮದ್ಯದಲ್ಲಿ ಜನಗಳು ಕೂತಿರುವುದನ್ನು ನಾವು ಕಾಣುತ್ತೇವೆ.